ಇ ಹಾಗೂ ಪೆಂಡಾಲನ್ನು ಹಾಕಿ ಕೆಲವು ಜನಗಳು ಕುಳಿತಿರುವ ಹಾಗೆ ಕಾಣುತ್ತಿದೆ ಹಾಗೂ ದೂರದಲ್ಲಿ ಕಾಡು ಕಾಣಿಸುತ್ತಿದೆ.

ಎಂದು ಬರೆಯಲಾಗಿದೆ ಹಾಗೂ ಎತ್ತಾಕಡೆಗೆ ಹೋಗಬೇಕೆಂದು ಬಾಣದ ಗುರುತು ಮಾಡಿ ಇಲ್ಲಿ ತೋರಿಸುವಂತೆ ಕಾಣುತ್ತಿದೆ --